ಇದು ಪಿಕ್ಚರ್ ಅಲ್ಲಿ ಹುಡುಗೂರು ಡಾನ್ಸ್ ಮಾಡ್ತಾ ಇದ್ದಾರೆ ಸಾರಿ ಹಾಕ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಕಲರ್ ಇಂದು ಹೊಗೆ ಬಿಡ್ತಿದ್ದಾರೆ ಇಲ್ಲಿ--

ಎದುರುಗಡೆ ಬೈಕ್ ಎಲ್ಲ ಇದೆ ಇವೆಂದು ಎರಡು ತೆಂಗಿನ ಗಿಡಗಳು ಕಾಣ್ತಾ ಇದ್ದಾವೆ ಇಬ್ರು ಮನುಷ್ಯರನ್ನ ನೋಡಬಹುದು ಒಳಗಡೆ ಕಾಂಪೌಂಡ್ ಹಾಕೋದೆ ಗ್ರಿಲ್ ಹಾಕಿದ್ದಾರೆ.

ಆಹ್ಹ್ ಬಲೂನ್ ಡೆಕೋರೇಷನ್ ಚೆನ್ನಾಗ್ ಮಾಡಿದ್ದಾರೆ ಹೊರಗಡೆ ಇಂದ ಏನೋ ಹೋಟೆಲ್ ಅಲ್ಲೆನೊ ಸೆಲೆಬ್ರೇಶನ್ ಮಾಡ್ತಿದ್ದಂಗಿದ್ದಾರೆ.

ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ತೆಗ್ದನ್ಗೆ ಇದ್ದಾರೆ ಕಲರ್ ಇಲ್ಲ ಸೊ ಮೋಡ ಕಾಣುತ್ತೆ ಎಲ್ಲ ಬ್ಲಾಕ್ ಅಂಡ್ ವೈಟ್ ತರಾನೇ ಕಾಣ್ತಾಯಿದೆ ಇಲ್ಲಿ.

ಹುಡುಗೂರು ಒಬ್ಬ ಹುಡುಗ ಇರ್ಬೇಕು ಇಬ್ರು ಹುಡುಗುರ್ ಜೊತೆಗೆನೇ ಯಾರೋ ಒಬ್ರು ವೈ ಆಟ ಆಡ್ತಾ ಇದ್ದಂಗೆ ಇಲ್ಲಿ ಕಾಣ್ತಾಯಿದೆ.

ಇದು ಯಾವುದೊ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡಿತಿದ್ದಂಗೆ ಇದೆ ಪಿಲ್ಲ್ಲೆರ್ಸ್ಗಳು ಹಾಕಿದ್ದಾರೆ ಎಲ್ಲ ಕಬ್ಬಿಣದ್ದು ಪಿಲ್ಲೆರ್ ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿ ಇಡ್ಕೊಂಡಿದ್ದಾರೆ ಎಲ್ಲ ಒಂದು ಎರಡು--

ಈಕಡೆ ಸೈಡ್ ಲೆಲ್ಲ ಸಿ ಪಾಯಿಂಟ್ ಎಲ್ಲ ಇದೆ ಇದು ಮೇನ್ ರೋಡ್ ಅಲ್ಲೇ ಬರುತ್ತೆ ಆಕಡೆ ಸೈಡ್ ಬರುತ್ತೆ.

ಆಹ್ಹ್ ರೋಡ್ ಇಂದು ಆಚೆ ಬರುತ್ತೆ ಇದನ್ನ ತುಂಬ ಸಲ ವಿಸಿಟ್ ಮಾಡಿದೀನಿ ಇದಕ್ಕೆ.

ಇದು ಯಾವ್ದೋ ಶಾಲೆಯಲ್ಲಿ ಎಕ್ಸಿಬಿಷನ್ ನಡಿತಿದ್ದಂಗ್ ಇದೆ ಸೊ ಟೀಚರ್ಸ್ ಅಥವಾ ಪೇರೆಂಟ್ಸ್ ಯಾರೋ ಹೋಗ್ತಾ ಇದ್ದಾರೆ ನೋಡ್ಕೊಂಡ್ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲಅವ್ರು ಮಾಡಿರೋ --

ಆಹ್ಹ್ ಒಂದ್ ಲೈನ್ ಅಲ್ಲಿ ಹೋಗ್ಲಿ ಅಂತ ದಾರದ್ದು ಒಂದು ಬಾರ್ಡರ್ ತರ ಮಾಡಿ ಇಟ್ಟಿದ್ದಾರೆ.

ಗಾಗ್ರಾ ಹಾಕೊಂಡಿದ್ದಾಳೆ ಹುಡ್ಗಿ ರೆಡ್ ಕಲರ ದು ಹುಡ್ಗ ಕ್ರೀಮ್ ಕಲರ್ ಟಾಪ್ ಮತ್ತೆ ಕೆಳಗಡೆ ದೋತಿ ಹಾಕೊಂಡಿದ್ದಾನೆ ಮೇಲೆ ವೆಲ್ ಹಾಕೊಂಡಿದ್ದಾನೆ .

ಲೈಟಿನ ಕಂಬಗಳೆಲ್ಲ ಅರ್ಧ ಅರ್ಧ ಹೋಗ್ಬಿಟ್ಟಿದ್ದಾವೆ ನೋಡಿ ಎಲ್ಲ ಕಾಣ್ತಾಯಿದೆ ಆತರ --